ಪುಟ್ಟಗಡೂ ಇವೆ ಹಾಗೂ ಡಬ್ಬಿಗಳನ್ನು ನೋಡಬಹುದು.

ಆ ಪೆಟ್ರೊ ಪಂಪ್ ನ ಹೆಸರು ಇಂಡಿಯನ್ ಓಲ್ ಅಂತ ಬರೆದಿನ್ ಇದೆ.

ನೋಡಬಹುದು ಮತ್ತು ಡಬ್ಬಿಗಳು ನೊಡಬ ಹಾಗು ಲೈಟಿನ ಕಂಬ ವಯರ್ಗಳು ಇವೆ.

ಈ ಚಿತ್ರದಲ್ಲಿ ಒಂದು ಅಂಗಡಿ ಇದೆ ಆ ಅಂಗಡಿ ಹೆಸರು ಜೈ ಭವಾನಿ ಬುಕ್ ಶ್ --

ಈ ಚಿತ್ರದಲ್ಲಿ ಒಂದು ಬೋರ್ಡ್ ಇದೆ.

ಸುತ್ತಮುತ್ತಲು ಬಿಲ್ಡಿಂಗ್ ಗಳು ಇವೆ ಮತ್ತು ಆ ಬಿಲ್ಡಿಂಗ್ ಅಲ್ಲಿ ಕಿಟಕಿಗಳು ಬಾಗಿಲುಗಳು ಇವೆ.

ಹಾಗು ಸುತ್ತಮುತ್ತಲೂ ಅಂಗಡಿಗಳು ಇವೆ ಅದು ಮತ್ತು ಶಟ್ರ ಗಳು ನೋಡಬಹುದು.

ಮತ್ತು ಅದರಲ್ಲಿ ಕುರ್ಚಿಗಳು ಟೇಬಲ್ ಗಳು ಮತ್ತು ಫ್ಯಾನು ಗಳು ಹಾಗೂ ಲೈಟ್ ಗಳನ್ನು ನೋಡಬಹುದು.

ಮತ್ತು ಹೊರಗಡೆ ಬಹಳಷ್ಟು ಸಾಮಾನುಗಳನ್ನು ಜೋಗಿಸಿದ್ದಾರೆ ಅ--